ಬೋರ್ಡ್ ಅನ್ನು ಹಾಕಿದ್ದಾರೆ ಆದರ ಮೇಲ್ಗಡೆ ಕರ್ನಾಟಕ ಪ್ಲಾಸ್ಟಿಕ್ ಹೌಸ್ ಅಂತ ಬರೆದಿದೆ.

ಡಿಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಚೆನ್ನಾಗಿ ಇಟ್ಟಿಕೊಂಡಿದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ವಯರ್ಸ್ ಗಳು ಕಾಣುತ್ತಾಇವೆ.

ಮತ್ತು ಎದ್ರುಗಡೆ ಕಬ್ಬಿಣದ ಚೈನ್ ಗಳು ಇವೆ.

ಮತ್ತು ಹಿಂದುಗಡೆ ಒಂದು ತಗಡವನ್ನು ಇಟ್ಟಿದ್ದಾರೆ.

ಅಲ್ಲಿ ಎದ್ರುಗಡೆ ಒಂದು ಕಟ್ಟಡವನ್ನು ಕಟ್ಟುತ್ತಾ ಇದ್ದಾರೆ.

ಮತ್ತು ಹಿಂದ್ಗಡೆ ಗಿಡ ಮರಗಳು ಕೂಡ ಇವೆ.

ಇಲ್ಲಿ ಚಿಕ್ಕ ಮಕ್ಕಳ ಆಟ ಆಡುವ ವಸ್ತುಗಳು ಕೂಡ ಇವೆ.

ಎದ್ರುಗಡೆ ಒಂದು ಕೆಂಪು ಬಣ್ಣದ ಕುರ್ಚಿ ಇದೆ.

ಒಬ್ಬ ಮನುಷ್ಯನು ನಿಂತಿದ್ದಾನೆ ಅವನ ಹಿಂದ್ಗಡೆ ಇನ್ನೋಬ್ಬ ಮನುಷ್ಯನು ಇದ್ದಾನೆ.

ಇಲ್ಲಿ ಮೂರರಿಂದ ನಾಲ್ಕು ಚೇರ್ಸ ಗಳು ಇವೆ.

ಮೇಲೆ ಒಂದು ಆಕಾಶವಿದೆ ಮೋಡಗಳು ಕೂಡ ಕಾಣುತ್ತ ಇವೆ.

ಬೈಕ್ಸ್ ಗಳ ಚಿತ್ರಣವನ್ನು ಹಾಕಿದ್ದಾರೆ ಪಕ್ಕದಲ್ಲಿ--

ಅ ಫೋಟೋ ಕ್ಕೆ ಒಂದು ಹಾರವನ್ನು ಹಾಕಿದ್ದಾರೆ.

ಇದು ಒಂದು ಕಟ್ಟಡವಿದೆ ಮಲಬಾರ್ ಅಂತ ಬರೆದಿದೆ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ.

ಇಲ್ಲಿ ಬಹಳಷ್ಟು ಟೈರ್ಸ್ ಗಳನ್ನು ಚೆನ್ನಾಗಿ ನೀಟಾಗಿ--

ಮತ್ತು ಅವು ಟೈಯರ್ಸ್ ಗಳ ಕಲರ್ ಗಳೆಂದರೆ ಕಪ್ಪು ಬಣ್ಣದ ಟೈಯರ್ಸ್ ಗಳು ಕೂಡ ಇವೆ.

ಇದರ ಬಳಿ ಒಂದು ಕಾರ್ ನಿಂತಿದೆ ಬೈಕ್ ನಿಂತಿದೆ.

ಕೆಂಪು ಬಣ್ಣದ ಕಾರ್ಪೆಟ್ ಅನ್ನು ಹಾಕಿದ್ದಾರೆ.

ಕೆಂಪು ಬಣ್ಣದ ಬಲೂನ್ಸ್ ಗಳನ್ನು ಚೆನ್ನಾಗಿ ಹಚ್ಚಿಟ್ಟಿದ್ದಾರೆ.

ಇಲ್ಲಿ ಬಹಳಷ್ಟು ರೀತಿಯ ಚಿತ್ರಣಗಳನ್ನು ಬಿಡಿಸಿದ್ದಾರೆ.

ಗಿಡಗಳು ಕೂಡ ಇವೆ ಸುತ್ತಮುತ್ತಲು ಕೂಡ ಗಿಡ ಮರಗಳು ಕೂಡ ಇವೆ.

ಮತ್ತು ಕೆಲವು ವಸ್ತುಗಳ ಕಂಪಾರ್ಟ್ಮೆಂಟ್ ಗಳಲ್ಲಿ ಇಟ್ಟುಕೊಂಡಿದ್ದಾರೆ.

ಬಲೂನ್ಸ್ ಗಳ ಕಲರ್ಗಳೆಂದರೆ ಬ್ಲೂ --